ಈ ದೃಶ್ಯದಲ್ಲಿ ನಾವು ಒಂದು ಉದ್ಯಾನವನವನ್ನು ಹಾಗೂ ಉದ್ಯಾನವನದಲ್ಲಿ ಇರುವಂತಹ ಪಾದಾಚರಿ ಮಾರ್ಗವನ್ನು ಹಣತಿ ದೂರದಲ್ಲಿ ಇರುವಂತಹ ಒಂದು ಕಟ್ಟಡವನ್ನು ಹಾಗೂ

ಈ ದೃಶ್ಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯಲ್ಲಿ ಕುಳಿತು--

ಇಲ್ಲಿ ಎಂಟಕ್ಕೂ ಹೆಚ್ಚು ಜನಗಳು ನೆಲದ ಮೇಲೆ ಮಲಗಿ ಯೋಗಭ್ಯಾಸವನ್ನು ಮಾಡುತ್ತಿದ್ದಾರೆ .